ಆ ಬಟ್ ಅದು ನಂಗೆ ಸಿಗ್ಲಿಲ್ಲ ನಂಗೆ ತುಂಬಾ ಬೇಜಾರಾಯಿತು ನನ್ ಮಗನಿಗಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಲಿ ಸೇರಿಸಬೇಕು ಅನೋದು ತುಂಬಾ ಅಸೆ ಇದೆ ನೋಡೋಣ ಟ್ರೈ ಮಾಡ್ತೀನಿ ಆಗುತ್ತೋ ಇಲ್ವೋ ಅನ್ನೋದು.

ಪೂಜೆ ಮಾಡೋದ್ರಿಂದ ಆ ದೇವರದು ಆಶೀರ್ವಾದ ಸಿಗುತ್ತೆ. ಒಂದು ಕಡೆ ಗಂಗೆದು ಏಕೆಂದರೆ ನಾವು ನೀರಿಲ್ಲದೇನೇ ಏನಿಲ್ಲ.

ಕ್ವಾರ್ಟರ್ಸ್ ಗಳಿದ್ದಾವೆ ಮನೆಗಳಿದ್ದವೇ ಮತ್ತೆ ಪೊಲೀಸ್ ಭವನ ಅಂತ ಅನ್ನೋದು ಒಂದು ಭವನ ಬೇರೆ ಇದೆ.

ನಾವು ಮಾಡಿಸಿದ್ದಿವಿ ಆದರೆ ಅದರಿಂದ ನಮಗೆ ಯಾವುದೇ ರೀತಿಯಾದಂತ ಉಪಯೋಗ ಆಗೇ ಇಲ್ಲ ಸುಮ್ನೆ ವೇಸ್ಟ್ ಆಗಿ ಗವರ್ನಮೆಂಟ್ ನವರು ಆ ಕಾರ್ಡ್ ಈ ಕಾರ್ಡ್ ಅಂತ ಮಾಡಿಸಿದ್ದಾರೆ ಮಾಡಿಸಿದ್ರು ಉಪಯೋಗಕ್ಕೆ ಬರದೇ ಇರೋದು ಇದು.

ಹೂಗಳಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಚಿಕ್ ವಯಸ್ಸಿಂದಾನು ನಾನು ಜಾಸ್ತಿ ಸೆ ದುಡ್ಡು ಕೊಟ್ಟು ಬಿಟ್ಟು ಅವಾಗ ಇಪ್ಪತೈದು ಪೈಸ ಐವತ್ತು ಪೈಸೆ ಗೆಲ್ಲ ಸೈಕಲ್ ತಗೊಂಡು ಹೊಡಿತಾ ಇದ್ದೆ.